ಅದು ಕಲ್ಲಿನಿಂದ ಮಾಡಿರ್ತಾರಾ ಕಲ್ಲಿಂದ ಕೆತ್ತಿರತ್ತಾರ ಫಸ್ಟ್ ಆಫ್ ಆಲ್ ಅದ್ ಯಪ್ಪಾ ಅವಾಗಿನ ಕಾಲದಲ್ಲ ಅಂತೂ ಮಶೀನ್ ಇಲ್ಲ ಏನ್ ಇಲ್ಲ ಅದ್ಹೆಂಗ್ ಕೆತ್ತಿದ್ರೋ ಏನೋ.

ಪೋಸ್ಟ್ ಆಫೀಸ್ ಈಗ ನಾವೇನೇ ಮೆಸೇಜ್ ಯಾರಿಗರ ಕಳುಸ್ಬೇಕು ಅಂದ್ರು ಪೋಸ್ಟ್ ಆಫೀಸ್ ಮುಖಾಂತರನೇ ಕಳ್ಸ್ತೀದ್ವಿ ನಮಿಗೆ ಏನೇ ಬೇಕೆಂದರು ಪೋಸ್ಟ್ ಆಫೀಸ್ ಇಂದನೆ ತಗೊಳ್ತಿದ್ವಿ.

ಹುಡುಗರ ಜೊತೆ ಎಂಜಾಯ್ ಮಾಡಿದಂಗೆ ಆಗ್ತತ್ತಿ.

ಇವರು ಸುಮ್ನೆ ಆಟೋ ಗಿಟೊ ಇರ್ತರ ಪಾಪ ಆಟೋ ದವರು ಕೇಳಿದ್ರ ಕರ್ಕೊಂಡ ಹೋಗಿ ಬಿಡ್ತಾರ ಆರಾಮಾಗಿ ಒಂದ ಐವತ್ತ ರೂಪಾಯಿ ಕೊಟ್ರ ಸಾಕ ಕರ್ಕೊಂಡ ಹೋಗ್ತಾರ .

ಒಳ್ ಒಳ್ಳೆ ರೆಸಿಪಿ ಗಿಸಿಪಿ ಮಾಡ್ಕೊ ತಿನ್ನಭೋದ್ ಅಪ್ಪ ಈಗ ಸುಮ್ನೆ ಇದು ಚೆನ್ನಾಗ ಇಲ್ಲ ಹೆಲ್ತ್ ಉ ಕೇಡಾಕತ್ತಾವ.

ಬೈಕ್ ಅಂತೂ ಹಾಳ್ ಮಾಡ್ಕೋಬ್ಯಾರ್ದು.

ಲೈಟ್ ಇಗೆ ಅದಿಕ್ಕೆ ಪಾಪ ಅವರ ಪಾಡ ಯಾರಿಗೂ ಬೇಡಪ್ಪಾ ಹಂಗ ಆದರೂ ಪಾಪ ಕೆಲಸ ಮಾಡ್ತಾರಾ ಏನು ಮಾಡಂಗಿಲ್ಲ ದುಡಿಮೆ--

ವಿಮೆ ಇಲಾಖೆಗೆ ಅಂತ ಹೋದ್ರ ಏನ್ ಏನ್ ಬೇಕು ಅವೆಲ್ಲ ಹೇಳ್ತ--